ಅದ್ ಯಲ್ಲ ಸಳ ಇಗೀಗ ಕನ್ಸ್ಟ್ರಕ್ಷನ್ ಮಾಡಿ ಸಿಮೆಂಟ ಉಸ್ಕ್ ಎಲ್ಲಾ ಹಾಕಿರ್ತಾರ.

ಒಂದು ರೈಲ್ವೆ ಟಿಕೆಟ್ ಕೌಂಟರ ಟಿಕೆಟ್ ಕೌಂಟರ್ ಮುಂದ ಅಹ್ ಜನಗಳ ಟಿಕೆಟ್ ತೋಕೋಳಕಂತ ಹೇಳಿ ಕ್ಯೂ ಹತ್ತಿ ನಿಂತಿದ್ದಾರ ಕ್ಯೂ . ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಮಕ್ಕಳು ಸಣ್ಣ-ಸಣ್ಣ ಮಕ್ಕಳು ಕೂಡ ಅದಾರ ಅಲ್ಲಿ. ಮತ್ತ ಫ್ಯಾನ್ ಗಳ ಅದಾವ ಆಫೇ ಇಟ್ಟಿದರ ಅವ್ರು ಏನ್ ಗಾಳಿ ಹತ್ತಂಗ್ ಅನ್ನಸಲ್ಲಾ ಅವ್ರಿಗ .

ಶಬ್ಬೀರ್ ಸರ್ವಿಸ್ ಸೆಂಟರ್ ಬಿಜಾಪುರ್ ಮೊಬೈಲ್ ನಂಬರ್ ವಾಹ್! ಇದ್ ನಮ್ಮ ಬಿಜಾಪುರ್ ಅವ್ರ್ದೆ ದುಕಾನ್ ಅಂಗಡಿ ಫೋಟೋ ಇದ್. ಮತ್ತ ವ್ಯಾಲವೊ ಆನ್ಲೈನ್ ಶಬ್ಬಿರ್ ಕಾರ್ ಸರ್ವಿಸ್ ಸೆಂಟರ್ ಆನ್ಲೈನ್ ಇದ್ದಾಗನು ಮಾಡತರ್ ಇವ್ರು. ಇವ್ರ ಅಂತ ಕೊಡಬೇಕು ಸರ್ವಿಸ್ ಒನ್ ಸರಿ ನಮ್ಮ ಕಾರು .